ಇದು ಒಂದು ಆಹ್ ರೈಲ್ವೇ ಗೇಟ್ ಆಗಿದೆ ಇಲ್ಲಿ ಒಂದು ದೇವಸ್ಥಾನ ಮತ್ತು ರೈಲ್ವೇ ಗೇಟ್ ಆಹ್ ಸೂಚಿಸಲಾಗಿದೆ.

ಇದು ಒಂದು ಹೇರ್ ಕಟ್ ಮಾಡುವ ಜಾಗವಾಗಿದೆ ಇಲ್ಲಿ ನಾವು ಕೂದಲನ್ನು ಹೇರ್ ಕಟ್ ಸ್ಟೈಲ್ಸ್ ಅನ್ನು ಮಾಡಿಸಿಕೊಳ್ಳ ಬಹುದು.

ಏ ಯಾವುದೋ ಸಂ ಅಹ್ ಅಹ್ ಅಹ್ ಎಲ್ಲರು ಸಂಭ್ರಮಿಸುತ್ತಿದ್ದಾರೆ.

ಇದು ಒಂದು ಗ್ರಂಥಾಲಯವಾಗಿದ್ದು. ಇಲ್ಲಿ ಅನೇಕ ಬುಕ್ಕು ಗಳು ಇರುತ್ತವೆ. ಮತ್ತು ಇಲ್ಲಿ ನಿಂತಿರುವ ವ್ಯಕ್ತಿಯ ಕೈಯಲ್ಲಿ ವಾರ್ ಎಂಬ ಬುಕ್ಕು ವು ಬುಕ್ಕು ಇದೆ.

ಇವರ ಪಕ್ಕದಲ್ಲಿ ಹಲವು ಬಲೂನ್ ಗಳಿಂದ ಈ ಜಾಗವನ್ನು ಅಲಂಕರಿಸಲಾಗಿ ಲಾಗಿದೆ .